ಇಲ್ಲಿ ನಮ್ ಮನೆ ಹತ್ರಾ ಚನ್ನಾಗಿ ಮಾ~ ಮಾಡ್ತಾರೆ. ಹೌದಾ ಹಂಗಾದ್ರೆ three packets ತಗೊಂಡ್ ಬಾ.

ಆಹ್ train ಗ್ ಹೋಗೋಣ bus ಗ್ ಹೋಗೋಣ? Train ಗ್ ಹೋಗೋಣ train ಅಂದ್ರೆ ಚನ್ನಾಗಿ ಇರುತ್ತಲ್ಲಾ? ಹೌದು ಅದು journey journey ಎಷ್ಟೋತ್ತ ಐತೆ ಎಷ್ಟ ಗಂಟೆ journey ಇರೋದು? ಆಹ್ ಇರ್ಬಹುದು ಒಂದುವರೆ ಗಂಟೆ ಮೂರ್ ಗಂಟೆ ಏನೊ ಗೊತ್ತಿಲ್ಲಾ ಅಷ್ಟೊಂದು ತಿಳ್ಕೊಬೇಕ್ ಇನ್ನ ಅದರ್ ಬಗ್ಗೆ ಎಲ್ಲಾ.

ಅದ್ರ್ ಬಗ್ಗೆ ಎಲ್ಲಾ ತಿಳ್ಕೊಂಡು. Amount ಎಲ್ಲಾ ಎಷ್ಟಾಗುತ್ತೆ charge ಗೆ? . ಅದೆಲ್ಲಾ ತಿಳ್ಕೊಂಡು ಎಲ್ಲರು ಒಂದ್ ಸತಿ ಇದು ಮಾಡ್ಕೊಂಡು call ಮಾಡ್ಕೊಂಡು fix ಮಾಡನ ಅಂತೆ ಇವತ್ತ್ ರಾತ್ರಿಗೆ . ಹ್ಮ್ ಸರಿ ಎಲ್ಲರು ಒಂದ್ ಸತಿ conference call.

Amount ಎಷ್ಟ್ ಆಗುತ್ತೆ ಏನೇನ್ ತಗೊಂಡ್ ಹೋಗೋಣ ಎಲ್ಲಾ planning ಮಾಡ್ಕೊಳ್ಳೊನಾ ಹಂಗಾದ್ರೆ. ಹ್ಮ್ ಸರಿ ರಾತ್ರಿ call ಮಾಡ್ ಎಲ್ಲಾ ಎಲ್ಲರ್ಗೆ. ಹ್ಮ್ ಸರಿ. ಅವ್ರಗುನು ಹೇಳಿದ್ದೀಯಾ ಒಂದ್ ಸತಿ call ಮಾಡಿ ಹೇಳ್ ಅವ್ರಗೆ. ಹ್ಮ್ ಸರಿ call ಮಾಡಿ ಹೇಳ್ತೇನ್ ನಾನೇ. ಈತರಾ ಹೋಗೋಣ ಅಂತ್ ಹೇಳಿ.

ಏನೇನ್ ತಗೊಂಡ್ ಬರ್ಬೆಕು ಏನು ಅಂತ್ ಕೂಡಾ ಹೇಳು charges ಎಷ್ಟ್ ಆಗ್ತಾವ್ ಅಂತ್ ಹೇಳಿ ಕೂಡಾ ಹೇಳ್ ಅವ್ರಿಗೆ. ಹ್ಮ್ ಸರಿ ಎಷ್ಟ್ ಜನಾ ಬರೋದು?

ಎಷ್ಟ್ ಜನಾ ಹೋಗೋದು? ನಾವ್ friends ಎಲ್ಲಾ ಎಷ್ಟ್ ಜನಾ ಇದಿವೋ ಅಷ್ಟ್ ಜನಾ first ಹೋಗೋಣ ಅಂತೆ. ಹ್ಮ್ minimum five members ಹೋಗೋಣ? ಎಲ್ಲರ್ಗು call ಮಾಡಿ ಹೇಳನಾ ಎಷ್ಟ್ ಜನಾ ಬರ್ತಾರೊ ಗೊತ್ತಿಲ್ಲ ಅಲ್ವಾ?

ಅವ್ರ್ call ಮಾಡಿ ಹೇಳನಾ.

ಹೋಗೋದ್ ಒಂದ್ ದಿವ್ಸಾ ಅಲ್ಲಿ ಇರೋದ್ ಒಂದ್ ದಿವ್ಸಾ ಬರೋದ್ ಒಂದ್ ದಿವ್ಸಾ ಅಲ್ಲಾ ಮೂರ್ ದಿವ್ಸಾ ?

ಹ್ಮ್ ಸರಿ ಹಂಗಾದ್ರೆ ಹ್ಮ್ parents ಬರ್ತಾರಾ ಯಾರಾದ್ರು ಅಪ್ಪಾ ಅಮ್ಮಾ? ಅಪ್ಪಾ ಅಮ್ಮಾ ಯಾರ್ ಬರ್ತಾರೆ ನಾವೇ ಹೋಗ್ಬೇಕ್ ಅಪ್ಪಾ ಅಮ್ಮಾ busy ಇರ್ತಾರಲ್ಲಾ. ಹ್ಮ್ ಯಾರಾದ್ರು ದೊಡ್ಡೋವ್ರ್ ಇದ್ರೆ ಚನ್ನಾಗ್ ಅಲ್ವಾ? ಅವ್ರೆನ್ ಬರಲ್ಲಾ ಬಿಡು ನಾ ನಮ್ sir ಬರ್ತಾರಲ್ಲಾ sir ಗು ಹೇಳನ ಅಂತೆ ಹ್ಮ್. ಹ್ಮ್ ಸರಿ ಅಂತ ಹೇಳಿದಾರಾ ಹಂಗಾದ್ರೆ?

ಹ್ಮ್ ಸರಿ. ಹ್ಮ್ ನಾನೆಲ್ಲಾ call ಮಾಡಿ ಹೇಳ್ತೀನಿ.

ಮತ್ತೆ ನೀನು ಏನ್ miss ಮಾಡ್ಬೇಡಾ. ಇಲ್ಲಾ ಇಲ್ಲಾ ಎಲ್ಲರ್ಗು call ಮಾಡಿ ಹೇಳಿ ನಾನು ಎಲ್ಲಾ ತಗೊಂಡೆ ಬರ್ತೀನಿ. ಎಷ್ಟ್ ದಿನದಿಂದ ಹೋಗ್ಬೇಕ್ ಹೋಗ್ಬೇಕ್ ಅಂತಾ ಹೋಗ್ತಾನೆ ಇಲ್ಲ ಅಲ್ವಾ ಈ ಸತೆ compulsory ಹೋಗ್ಲೆಬೇಕು.

ಎಲ್ಲಾರ್ಗು call ಮಾಡ್ತೇನಿ ಸರಿನಾ? ಹ್ಮ್ ಸರಿ ಎಲ್ಲರ್ಗು call ಮಾಡು ಎಲ್ಲ ಕನೋ~ ಎಲ್ಲಾ ತಿಳ್ಕೊಂಡು ಮತ್ತೆ ನನಗ call ಮಾಡಿ ಹೇಳು.

Hello. ರೋಹನ್ ಹೇಗಿದ್ದೀರ? ನಾನಾ ಹುಷಾರಿದ್ದೇನೆ ನೀವ್ ಹೇಗಿದ್ದೀರ? ನಾವ್ ಚನ್ನಗಿದ್ದೇವೆ. ಹಾ ಹೌದಾ . ಹ್ಮ್ ಮತ್ತೆ ನನಗೆ ಒಂದು ಸಹಾಯ ಬೇಕಿತ್ತು ನಿನ್ನಿಂದ.

ಆ ಎಲ್ಲಾದ್ರೂ ಕೆಲ್ಸ ಸಿಗುತ್ತಾ ನನಗೆ?

ಹಾ ಹೌದಾ ನೋಡಿ ಕೊಡ್~ ನೋಡ್ತೆ ನನ್ನ company ಅಲ್ಲಿ ಉಂಟಾ ಅಂತ ನೋಡ್ತೆನೆ ನಿಮ್ಮ resume ಎಲ ನಾನ್ ಹೇಳಿದ email ID ಗೆಲ್ಲಾ.

ಮತ್ತೆ ಯಾವ್ ತರ ಅಂತದ್ದು job . Job ನೀವ್ ಯಾವ್ ಇದ್ರಲ್ಲಿ ಅ ಯಾವ್ company ಯಲ್ಲಿ job ಮಾಡ್ಲಿಕ್ ಇಷ್ಟ ಪಡ್ತಿರಿ?

ಅಂದ್ರೆ ಯಾವ field ಅಲ್ಲಿ. ಯಾವ್ದಿದ್ರೂ ನಡಿಯುತ್ತೆ ನನ್ಗೆ. ಅದು ಏನ್ ಅಂದ್ರೆ salary ಎಷ್ಟ್ ಇರ್ಬೋದು ಅದ್ರಲ್ಲಿ. ಅದು ನಿಮ್ಮ skill ನಾ ಮೇಲೆ depend . ಹಾ ಅ. ಮತ್ತೆ ಇದು ಎಂತದು ಅಂದ್ರೆ ಇವಾಗ್ newspaper ಅಲ್ಲೆಲ್ಲಾ ಹಾಕ್ತಾರಲ್ಲ ಹಾಗೆ ಒಂದ್ company ಅಂತ ಇಲ್ಲ ಸುಮಾರ್ company ಯಲ್ಲಿ ನೀವ್ ಹಾಕಿ ನೋಡ್ತೀರಾ ನನ್ resume ನಾನ್ ಕಳ್ಸ್ತೀನಿ ನಾ ನಿಮ್ಗೆ. ಹಾ ಹಾಕ್ತೇನೆ ನೀವ್ mail ಮಾಡಿ. Mail ಮಾಡೋದ? WhatsApp ಮಾಡೋದ? Mail ಮಾಡಿ ಅ ಯಾವ್ದು ಎರ್ಡರಲ್ಲಿ ಯಾವದಾರ್ ಒಂದ್ ಮಾಡಿ.

ಮತ್ತೆ ನನ್ಗೆ salary ಎಷ್ಟು ಸಿಗ್ಬೌದು? ಮಟ್ಟಿಗೆ ನಂದು degree ಆಗಿದೆ. ಆ ಒಂದು ಆ ಇಪ್ಪತ್ತು ಸಾವಿರವರೆಗೆ ಸಿಗ್ಬಹುದು starting ಅಲ್ಲಿ ಇಪ್ಪತ್ತು ಸಾವಿರದಿಂದ start ಆಗ್ಬಹುದು ನಿಮ್ಮ ಸಂಬಳ. ಹ್ಮ್ training ಎಂತ ಉಂಟಾ?

ಹ್ಮ್. ಆಯ್ತು ನಾನ್ ನಿನ್ನ್ಗೆ resume ಕಳ್ಸ್ತೀನಿ.

ಹಾ ಆಯ್ತ್ ನಾನ್ ನಿಮ್ಗೆ ಎರಡು ಮೂರೂ company ಗಳ ಇದು ಕಳಿಸ್ತೇನೆ. ಹಾ ಆಯ್ತ್.

ಮತ್ತೆ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಹಾ ಹೌದಾ ಆಹ್ ಎಲ್ಲಿ degree ಎಲ್ಲಾ ಮಾಡಿದ್ದೂ? ನಾನು Bangalore ಅಲ್ ಮಾಡಿದ್ದು.

ಅದೇ . ಆದ್ರೆ ಏನಂದ್ರೆ Ba~ Bangalore ಇಂದ ನಾವ್ ಊರಿಗೆ shift ಆಗಿದಿವಲ್ಲಾ ಹಾಗಾಗಿ ನಂಗೆ ಇಲ್ಲಿ ಇರುವ ಕಡೆ company ಗೊತ್ತಿಲ್ಲ ನಂಗೆ. ಹಾ ಹೌದಾ ಇಲ್ಲಿ ಒಳ್ಳೊಳ್ಳೆ companies ಆ ಉಂಟು ಒಳ್ಳೊಳ್ಳೆ job opportunities ಎಲ್ಲಾ ಉಂಟು ಅಹ್ ನೀವ್ ಮಾಡಿದ college ಅಲ್ಲಿ ನಿಮಿಗೆ campus ಎಲ್ಲ ಅ campus interview ಎಲ್ಲಾ ಇರ್ಲಿಲ್ವ? ಅ campus interview ಇತ್ತು ಅಲ್ಲಿ ಆ ಅಲ್ಲಿರೊ company ಗ್ ಅಲ್ವಾ ದೂರ ದೂರ ಈ ಕಡೆ company ಗ್ ಎಲ್ಲಾ ಕೊಟ್ಟಿಲ್ಲ ಹಾಗಾಗಿ ಅಷ್ಟೊಂದು ಅ ideas ಇಲ್ಲ ಏನು ಎಂತ ಅಂತ.

ಆ ನಿಮ್ಮ college ಎಲ್ಲಾ ನೀವ್ ಎಲ್ಲಿ ಮಾಡಿದ್ದು? ನಾವ್ ಮಾಡಿದ್ Bangalore ಅಲ್ಲಿ ಮಾಡಿದ್ದೂ. ಹಾ ಹೌದಾ ಅಲ್ಲಿಂದ ಈಚೆ ಬಂದಿದ್ದ ನೀವು?

ಹಾ ನೀವ್ college ಆದ ಮೇಲೆ ಯಾವ jo~ ಯಾವ ಕೆಲಸಕ್ಕೆಸ ನೋಡ್ಲಿಲ್ವ ನೀವ್? Bangalore ಅಲ್ ಮಾಡ್ತಿದ್ವಿ.

ಆಮೇಲೆ suddenly lockdown ಎಲ್ಲಾ ಆಯ್ತ್ ಅಲ್ಲಾ ಕೊರೊನ virus ಬಂದ್ ಮೇಲೆ ನಾವ್ ಇಲ್ ಈ ಕಡೆ ಬಂದ್ಬಿಟ್ವಿ. ಹಾ ಅಲ್ಲಿ ನಿಮ್ಗೆ ಎಷ್ಟು ಎಷ್ಟು ಸಂಬಳ .

ಇಪ್ಪತೈದು ಕೊಡ್ತಾ ಇದ್ರಾ ನೀವ್ ಅದಕ್ಕಿಂತ ಜಾಸ್ತಿ ಸಂಬಳದ ಕೆಲಸ ನೋಡ್ಲಿಕ್ಕೆ ಹೊರಟಿದ್ದೀರಿ. ಹೌದೌದು ಅದಕ್ಕೆ ನಾನ್ ನಿಮ್ಗೆ call ಮಾಡಿದ್ದು ನಿಮ್ಗೆ ಯಾರ್ ಆದ್ರೂ ಗೊತ್ತಿರೊರ ಆಗಿದ್ರೆ ಹೇಳಿ ನನ್ಗೆ ಯಾಕಂದ್ರೆ ನಂಗೆ ಇಲ್ಲಿಯ ಜನಾ ಅಷ್ಟು ಪರಿಚಯ ಇಲ್ವಲ್ಲಾ .

ಹಾ ಹೇಳಿ. ಹಾ ಅದೇ ನಾನು ನೋಡ್ತೇನೆ ಉಂಟಾ ಅಂತ ಹೇಳಿ. ನಿಮ್ಗೆ ಇದ್ರೆ ನಾನು ತಿಳಿಸ್ತೇನೆ. ಹ್ಮ್ ಹ್ಮ್. ಆಯ್ತ್ ಆಯ್ತು thank you ಆಯ್ತಾ.

ಶಿಕ್ಷಣ ಅಹ್ ಶಿಕ್ಷಣ ಅಂದ್ರೆ ನಮ್ಗೆ ಮೊದಲಿನ ಕಾಲಕ್ಕೆ ಕಂಪ್~ ನಾವೂ ಅದನ್ನು ಹೋಲ್ಸಿದ್ರೆ ಈಗಿನ್ ಕಾಲದ್ದೆ ತುಂಬಾ ಒಳ್ಳೆ ಶಿಕ್ಷಣವನ್ನು ನಾವು ಪಡಿಬಹುದು. ಮೊದ್ಲಿನ್ ಕಾಲದಲ್ಲಿ ಅಂದ್ರೆ ಶಿಕ್ಷಣ ಅಂದ್ರೆ ಎಲ್ರಿಗೂ ಬೇಕಾಗುವಂತ ಒಂದು ಅಮೂಲ್ಯ ವಸ್ತು ಅದು. ನಾವು ಕಾಲಿ ಹುಟ್ಟಿದ್ದೇವೆ ಅಥವಾ ಹುಟ್ಟಿ ಮನೆಯಲ್ಲಿ ಕೆಲಸ ಮಾಡಿದ್ದೇವೆ ಅಥವಾ ಮನೇಲ್ ತಿಂದು ಉಂಡ್ಕೊಂಡ್ ಮಲ್ಗುದು ಅಥವಾ ಏಳುದು ಅಥವಾ ಅದು ಅಷ್ಟೆ ಸಾಲ್ದು ನಮ್ಗೆ ಅದ್ರ ಜೊತೆ ಶಿಕ್ಷಣವು ಒಂದು ಅಹ್ ಶಿಕ್ಷಣವು ಬೇಕಾಗು~ ಬೇಕಾಗ್ತದೆ. ಶಿಕ್ಷಣ ಅಂದ್ಕೂಡ್ಲೇ ನಂಗ್ ನೆನಪ್ ಬರುದು ಹಿಂದಿನ್ ಕಾಲ. ಹಿಂದಿನ್ ಕಾಲದಲ್ಲಿ ಶಿಕ್ಷಣ ಹೇಗೆ ಇತ್ತಂದ್ರೆ ಹೀಗೆ full ಅವ್ರಿಗೆಲ್ಲಾ ನಮ್ಮತರ ಈಗಿನ ಕಾ~ ಈಗಿನ್ ಕಾಲಕ್ಕೆ ಹೊಲ್ಸಿದ್ರೆ ಆಗಿನ್ ಕಾಲದಲ್ಲಿ ಅವರಿಗೆಲ್ಲ ಒಂದು ಕೊಠಡಿ ಅಂತ ಹೇಳ್ತಿವಿ ನಾವು ಒಂದು ಕೊಠಡಿ ಅಂತ ಎಂತದು ಇರ್ಲಿಲ್ಲ, ಅವ್ರು ಕಾಲಿ ಮರದ ಕೆಳಗೆ ಕೂತ್ಕೊಂಡು ಅವರಿಗೆಲ್ಲ ಅಹ್ ಅವರು ಶಿಕ್ಷಣವನ್ನು ಪಡಿತಿದ್ರು ಆಗ ತುಂಬಾ ಕಷ್ಟ ಶಿಕ್ಷಣ ಪಡಿಯುದಂದ್ರೆ ಮಕ್ಳಿಗೆ ಶಿಕ್ಷಣ ಕೊಡುದಂದ್ರೆ ನನ್ನ ಹೆತ್ತವರು ಹಿಂದ್ ಮುಂದ್ ನೋಡ್ತಿದ್ರು ಯಾಕಂದ್ರೆ ದುಡ್ಡು ಕರ್ಚಾಗತ್ತೆ ದುಡ್ಡು ಇರ್ತ ಇರ್ಲಿಲ್ಲ ಅದಕ್ಕೋಸ್ಕರ ಅವ್ರು ಮಕ್ಳಿಗೆಲ್ಲ ಮಕ್ಳೆಲ್ಲ ಆಗಿನ್ ಕಾಲದ ಮಕ್ಳೆಲ್ಲ ಒಂದು ಎರಡು ಮೂರೂ ಮೂರನೆ class ಮೂರನೆ ತರಗತಿ ಅಂದ್ರೆ ಜಾಸ್ತಿ ಅವರು ಓದುದಂದ್ರೆ ಅದರ ನಂತ್ರ ಅಂದ್ರೆ ತುಂಬಾ ಕಷ್ಟ. ಬಡತನ, ಬಡತನ ಇರ್ಬಹುದು ಅಥವ ಅವರದ್ದು ಆಗಿನ್ ಕಾಲದಲ್ಲಿ ನಂಬ್ಕೊಂಡು ಬಂದಿರ್ವನ್ತದ್ದು ಇರ್ಬಹುದು ಯಾಕಂದ್ರೆ ಈ~ ಈಗ ನನ್ನ ಮಗಳಿಗೆ ಹೀಗೆ ಶಿಕ್ಷಣ ಕೊಟ್ರೆ ಮುಂದ್~ ಮುಂದೆ ಅವಳಿಗೆ ಮದುವೆ ಮಾಡುವಾ ಮದುವೆ ಮಾಡ್ಬೇಕಾದ್ರೆ ಅದರಕ್ಕಿಂತ ಹೆಚ್ಚು ಓದಿದವನನ್ನ ಕಟ್ಬೇಕಾಗತ್ತೆ ಅನ್ನುವ ಒಂದು ಅವರದ್ದು ಮೂಡನಂಬಿಕೆ ಇತ್ತು ಆಗಿನ ಕಾಲದಲ್ಲಿ. So ಅದಕ್ಕೋಸ್ಕರ ಅವರು ಏನು ಮಾಡ್ತಿದ್ರು ಶಿಕ್ಷಣ ಜಾಸ್ತಿ ಕೊಡ್ಲಿಕ್ಕೆ ಕೇಳ್ತಾ ಇರ್ಲಿಲ್ಲ. ಆಗಿನ ಕಾಲದಲ್ಲಿ ಏಳನೇ ತರಗತಿ ಕೊಟ್ಟವರು ಈಗ ಶಿಕ್ಷಕರು ಆದ್ರೆ ಈಗಿನ್ ಕಾಲದಲ್ಲಿ compare ಮಾಡಿದ್ರೆ ನಾವು ಎಷ್ಟು ಓದಿದ್ರು ಸಾಲ್ದು ಈಗ ಶಿಕ್ಷಕಿ ಆಗ್ಬೇಕು ಅಂತ ಹೇಳಿದ್ರೆ ಅವರದ್ದು ಒಂದು ಸ್ನಾತಕೋತ್ತರ ಆಗ್ಬೇಕು ಅದರ ನಂತರ B.Ed, PhD ಹಾಗೆ ಹಲವಾರು ಅವರದ್ದು complete ಮಾಡಿರ್ಬೇಕಾಗ್ತದೆ. So ಹಾಗೆಲ್ಲ ಕ~ ಆದ್ರೆ ಮಾತ್ರ ಅವರಿಗೆ ಒಂದು ಶಿಕ್ಷ~ teacher ಅನ್ನುವ post ಕೊಡ್ತಾರೆ. ಆದ್ರೆ ಹಿಂದಿನ್ ಕಾಲದಲ್ಲಿ ಒಂದು ಏಳನೇ ತರಗತಿಯೇ complete ಮಾಡಿರ್ಲಿ ಅವ್ರು ಅವ್ರಿಗೆಲ್ಲ ಶಿಕ್ಷಕಿ ಆಗುವ ಒಂದು ಅಹ್ chance ಸಿಕ್ಕಿರ್ತದೆ. ಶಿಕ್ಷಣದ ಬಗ್ಗೆ ಹೇಳ್ಬೇಕಂದ್ರೆ ಅದು ಒಂದು ಆಗಿರ್ತದೆ ಮತ್ ಇನ್ನೋನ್ನಂದ್ರೆ ಈಗಿನ್ ಕಾಲದಲ್ಲಿ ಎಲ್ಲರಿಗು ಶಿಕ್ಷಣ ತುಂಬನೆ ಮುಖ್ಯ. ಶಿಕ್ಷಣ ಇಲ್ದೆ ನೀವು ಒಂದು ಕಡಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ನಿಮ್ಗೆ ಹೇಗೆ ಮಾತಾಡ್ಬೇಕು ಹೇಗೆ ಅವ್ರು ಜೊತೆ ಇರ್ಬೇಕು ಅಂತು ಅಹ್ ಹೇಗೆ ಇರ್ಬೇಕು ಅವ್ರು ಜೊತೆ ಹೇಗೆ ವರ್ತನೆ ಮಾಡ್ಬೇಕು ಅನ್ನುದು ನಾವು ಶಿಕ್ಷಣದಲ್ಲಿ ಕಲಿತೇವೆ. ಅಹ್ ಹೀಗೆ ಅಹ್ ಆದ್ರೆ ಶಿಕ್ಷಣ ಕಾ~ ಕಾಲಿ ಶಿಕ್ಷಣ ಪಡ್ದ್ರೆ ಸಾಲ್ದು ಅದನ್ನು ತಮ್ ಜೀವನದಲ್ಲಿ ಅಳ~ ಅಳವಡಿಸಿ ಕೊಳ್ಬೇಕು ನಾವು ಅದ್ರಿಂದ ಮಾತ್ರ ನಮ್ಗೆ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ. ಈಗ ಹೇಳ್ತಾರೆ ಕಾಲಿ ನೀನು ಓದುದು ಓದುದು ಪುಸ್ತಕ ಬದನೇಕಾಯಿ ಪುಸ್ತಕ ಇಟ್ಕೊಂಡು ಎಂತ ಮಾಡ್ತಿ ನೀನು marks ಇಟ್ಕೊಂಡು ಏನ್ ಮಾಡ್ತಿ ಅಂತ ಅದು ಸತ್ಯನೇ. ಈಗ ಕಾಲಿ ನಮ್ಗೆ ಅಹ್ ಆಯ್ತು by heart ಮಾಡಿ ನಾವು ಎಲ್ಲಾ pass ಆಗ್ಬಹುದು ಒಳ್ಳೆ ರೀತಿಯ marks ಬರ್ಬಹುದು ಆದ್ರೆ ಕೆಲವೊಂದು ಸ್ಥಳಗಳಲ್ಲಿ ನಮ್ಗೆ marks ಅಂಕಗಳಿಕ್ಕಿಂತ ನಮಗೆ ಏನು ಗೊತ್ತಿದೆ ಅಥವಾ ಅದ್ರ ಬಗ್ಗೆ ಏನು ಗೊತ್ತಿದೆ ಅದು ತುಂಬಾ ಅವಶ್ಯಕತೆ ಆಗಿರ್ತದೆ ಅಲ್ಲಿ. ನಿಮ್ಮ ಶಿಕ್ಷಣ ಕೆಲವು ಕಡೆಯಲ್ಲಿ ಕೇಳುವುದಿಲ್ಲ ಕೆಲವು ಕಡೆಯಲ್ಲಿ ನೀವು ಹೇಗೆ ಅದ್ರ ಬಗ್ಗೆ ಹೇ~ ಏ~ ಏ~ ಏನ್ ತಿಳ್ಕೊಂಡಿದ್ದೀರ ಅದರ ಬಗ್ಗೆ ಏನ್ ಮಾತಾಡ್ತೀರ ಅನ್ನೋದು ಅಹ್ ತುಂಬ ಮುಕ್ಯ ಆಗಿರ್ತದೆ. ಸ್~ ಆದ್ರಿಂದ ಶಿಕ್ಷಣ ಜೊತೆ ನಾವು ಅದನ್ನು ಅ~ ಕಲಿಬೇಕಾಗ್ತದೆ. ಈಗ ಅಹ್ ಹಿಂದಿನ್ ಕಾಲದಲ್ಲೆಲ ಏನ್ ಮಾಡ್ತಿದ್ರಿ ಅಂದ್ ಅದೇ ನಾನ್ ಹೇಳಿದ ಹಾಗೆ ಮರದ ಕೆಳಗೆ ಕೂತ್ಕೊಂಡು ಅವರಿಗೆ ಪಾಪ ಪಾಠ ಎಲ್ಲ ಕಲಿಸ್ತಾ ಇದ್ರು ಅವ್ರು ಮಳೆ ಬಂದ್ರು ಅಲ್ಲೆ ಓದ್ಬೇಕು ಎಂತಾ ಇದ್ರೂ ಅಲ್ಲೆ ಒದ್ಬೆಕಗ್ತಾಯಿತ್ತು ಈಗ ಹಾಗೆ ಅಲ್ಲ ಎಲ್ಲಾ ಎಲ್ಲಾ ಒಂದೊಂದು ತರಗತಿಗೂ ಒಂದೊಂದು ಕೋಣೆಗಳು ಇರ್ತದೆ. ಆದ್ರಿಂದ ಆಗೇ~ ಆಗದ್ದು ನಾವು compare ಮಾಡಿದ್ರೆ ಈಗನೆ ಎಷ್ಟು ತುಂಬ ಒಳ್ಳೆ ಅನುಕೂಲಗಳಿವೆ. ಅಹ್ ಎಲ್ಲರಿಗು ಈಗ ಮಕ್ಕಳಿಗೆ ಅಹ್ ga~ government ಸರ್ಕಾರಿಯಾ ಕಡೆ ಸರ್ಕಾರದ ಕಡೆಯಿಂದ ಒಳ್ಳೆ ಒಳ್ಳೆ ಅವುರಿಗೆ scholarship ಆಗ್ಲಿ ಅಥವಾ ಅವುರಿಗೆ ಒಂದು ಉಚಿತ ಶಿಕ್ಷಣ ಅನ್ನುವ ಹುಡುಗಿಯರಿಗೆ ಹೆಣ್ಣು ಮಕ್ಕಳಿಗೂ ಉಚಿತ ಶಿಕ್ಷಣ ಅನ್ನುವ ಒಂದು ಕೆಲವುದೆಲ್ಲ ಅವ್ರು programs ಅನ್ನು start ಮಾಡಿದ್ದಾರೆ. So ಅದರಿಂದ ಈಗ ಹೆಣ್ಣು ಮಕ್ಕಳಿಗೆ ಕಲ್ಸ್ಲಿಕ್ಕೆ ಹೆತ್ತವರು ಹಿಂದ್ ಮುಂದೆ ಮಾಡಲ್ಲ ಯಾಕಂದ್ರೆ ಜಾಸ್ತಿ ಅವರಿಗೆ ಕರ್ಚಿಲ್ಲ. ಎಲ್ಲಾ ಸರಕಾರ ನೋಡ್ಕೊಳ್ಳುವ ಕಾರಣದಿಂದಾಗಿ ಹೆಣ್ಣು ಮಕ್ಕಳಿಗೆ ಓದ್ಸ್~ ಓದ್ಸುವ ಜಾಸ್ತಿ ಕರ್ಚಿಲ್ಲದ ಕಾರಣ ಹೆಣ್ಣು ಮಕ್ಕಳನ್ನೀಗ ಶಾಲೆಗೆ ಕಳಿಸ್ಲಿಕ್ಕೆ start ಮಾಡಿದ್ದಾರೆ. ಆಗಿನ ಕಾಲದಲ್ಲೆಲ್ಲ ಹೆಣ್ಣು ಮಕ್ಕಳು ಜಾಸ್ತಿ ಕಳಿಸ್ತಾ ಇರ್ಲಿಲ್ಲ ಅವರು ಕಾಲಿ ಒಂದು ಮನೆಗೆ ಸೀಮಿತ ಮನೆಯಲ್ಲೇ ಅಡಿಗೆ ಮಾಡ್ಕೊಂಡಿರ್ಬೇಕು ಅನ್ನುವ ಒಂದು ಕಾರಣದಿಂದ ಅವರಿಗೆ ಒಂದು ಜಾಸ್ತಿ ಏನಂದ್ರೆ ಆಗಿನ ಕಾಲದಲ್ಲಿ ಕಲ್ತಿತ್ದಂದ್ರೆ ಹತ್ತನೇ ತರಗತಿ. ಇದ್ದಾರೆ ಹತ್ತನೇ ತರಗತಿಕ್ಕಿಂತ ಜಾಸ್ತಿ ತುಂಬಾ ಕಷ್ಟ ಪಟ್ಟು ಮದುವೆ ಆದ ನಂತರ ಸಾ ಕಲ್ತವರು ಇದ್ದಾರೆ. ಆದ್ರೆ ಜಾಸ್ತಿ ಅಂದ್ರೆ ಹತ್ತನೇ ತರಗತಿ ಕಲ್ತಿರೋದು ಅವ್ರು.

ನಮ್ಮ ಕರ್ನಾಟಕದಲ್ಲಿ ಆರು ವರ್ಷದಿಂದ ಹದ್ನಾಕು ವರ್ಷದ ಮಕ್ಕಳಿಗೆ ಖಡ್ಡಾಯ ಶಿಕ್ಷಣವನ್ನ ನೀಡಲಾಗ್ತದೆ. ಖಡ್ಡಾಯ ಶಿಕ್ಷಣದಲ್ಲಿ ಮಕ್ಕಳಿಗೆ ಕನಿಷ್ಠ ಓದು. ಕಲಿಕೆ, ಬರವಣಿಗೆ ಹಾಗೂ ಆಹ್ ಗಣಿತದ ಬಗ್ಗೆ ಜ್ಞಾನವನ್ನ ನೀಡಲಾಗ್ತದೆ. ಹದ್ನಾಕು ವರ್ಷದವರೆಗಿನ ಮಕ್ಕಳು ಶಾಲೆಯಲ್ಲಿಯೇ ಉಳಿಯಬೇಕು ಎಂಬುದ್ ಕರ್ನಾಟಕ ಸರ್ಕಾರದ ಉದ್ದೇಶ. ಅದಕ್ಕಾಗಿ ಮಕ್ಕಳನ್ನು ಆರು ವರ್ಷದ ಆಹ್ ಅವಧಿಯಲ್ಲಿಯೆ ಒಂದನೆ ತರಗತಿಗೆ ದಾಖಲು ಮಾಡ್ಬೇಕು. ಒಂದನೆ ತರಗತಿಯಿಂದ ಕನಿಷ್ಠ ಎಂಟನೇ ತರಗತಿವರೆಗಾದ್ರು ವಿದ್ಯಾರ್ಥಿಗಳು. ಶಾಲೆಯಲ್ಲಿ ಉಳಿಯಬೇಕಾಗ್ತದೆ, ಸರ್ಕಾರದ ವತಿಯಿಂದ ನೀಡಲಾಗುವ ಶಿಕ್ಷಣ ಸಂಸ್ಥೆಗಳಲ್ಲಿ ಬಿಸಿಊಟ, ಉಚಿತ ಪುಸ್ತಕ ವಿತರಣೆ, ಉಚಿತ ಬಟ್ಟೆ ವಿತರಣೆ, ಉಚಿತ ಸಮವಸ್ತ್ರ. ಹಾಗೂ ಉಚಿತವಾಗಿ ಶಿಕ್ಷಣವನ್ನ ನೀಡಲಾಗ್ತದೆ. ಅಲ್ಲದೆ ಆಹ್ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲನ್ನು ನೀಡಲಾಗ್ತದೆ. ಅಲ್ಲದೆ ಅವರಿಗೆ shoe ವಿತರಣೆ ಕೂಡಾ ಮಾಡಲಾಗ್ತಾಯಿದೆ. ಜೊತೆಯಲ್ಲಿ ಶಾಲೆಯಲ್ಲಿ ಬಿಸಿ ಊಟವನ್ನ ನೀಡ್ತಾರೆ ಜೊತೆಗೆ ವಾರದಲ್ಲಿ ಎರಡು ದಿವಸಾ ಮೊಟ್ಟೆಯನ್ನು ಕೂಡಾ ಉಚಿತವಾಗಿ ನೀಡಲಾಗ್ತದೆ. ಇಷ್ಟೆಲ್ಲಾ ಪೌಷ್ಟಿಕ್~ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಪೌಷ್ಟಿಕ ಜ್ಞಾನವನ್ನು ಕೂಡಾ ನಿಡುವಂತಹ ನುರಿತ ಶಿಕ್ಷಕರು ಶಾಲೆಯಲ್ಲಿ ಇರ್ತಾರೆ ವಿಧ್ಯಾರ್ಥಿಗಳು. ಇದ್ರಿಂದ ವಂಚಿತರಾಗ್ಬಾರ್ದು ಅಂತ ಹೇಳಿ ಅವರನ್ನು ಕರೆ ತರಲು June ತಿಂಗಳಿನಲ್ಲಿ ಶೈಕ್ಷಣಿಕ ಆಂದೋಲವನ್ನ ಮಾಡಲಾಗ್ತದೆ. ವಿದ್ಯಾರ್ಥಿಗಳಿಗೆ ಕಲಿಕಾ ಹಬ್ಬಾ ಕಲಿಕಾ ಹಬ್ಬದಲ್ಲಿ. ಆಟೋಟಗಳು, ಚಿತ್ರಬಿಡಿಸುವಿಕೆ, ಕಲಾತ್ಮಕ ವಸ್ತುಗಳ ರಚನೆ ಮಾಡುವುದು ಇದನೆಲ್ಲಾ ಹದಿನೈದು ದಿನಗಳ ಕಾಲ ಕಲಿಸಿ ಕೊಡಲಾಗ್ತದೆ. ಇಷ್ಟೇ ಅಲ್ಲದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡುವ ದೃಷ್ಟಿಯಿಂದ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೂಡಾ ನೀಡಲಾಗ್ತದೆ. ಅಷ್ಟೇ ಅಲ್ಲಾ ಆಹ್ ವಿವಿಧ ರೀತಿಯ. ಆಹ್ ಪ್ರತಿಭಾ ಕಾರಂಜಿ ಇರ್ಬಹುದು, ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಸ್ಪರ್ಧೆಗಳು, ವಿಜ್ಞಾನಮೇಳ ಮುಂತಾದ ಹಲವಾರು ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿ ಭಾಗವಹಿಸಲು. ಪ್ರೇರೇಪಿಸಲಾಗ್ತದೆ. ಜೊತೆಯಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ NMMS ಪರೀಕ್ಷೆಗೆ ಅಗತ್ಯವಿರುವಂತಹ ಪೂರಕ ಶಿಕ್ಷಣವನ್ನ ಮಾಹಿತಿಯನ್ನು ಕೂಡಾ ನೀಡಲಾಗ್ತದೆ. ವಿದ್ಯಾರ್ಥಿಗಳು NMMS ಪರೀಕ್ಷೆಯಲ್ಲಿ. ಉತ್ತೀರ್ಣರಾದರೆ ಅವರಿಗೆ ಆಹ್ ನಾಲ್ಕು ವರ್ಷಗಳ ಕಾಲ ಸತತ ಮಾಸಿಕ ವಿದ್ಯಾರ್ಥಿ ವೇತನ ದೊರೆಯುತ್ತದೆ. ಹೀಗೆ ಇಷ್ಟೆಲ್ಲಾ ಅವಕಾಶಗಳು ಇದ್ದರೂ ಸಹ ಕೆಲವರು . ವಿದ್ಯಾರ್ಥಿಗಳನ್ನು ಶಾಲೆಯಲ್ಲಿ ಉಳಿಸಲು ಆಹ್ ವಿಫಲರಾಗ್ತಾಯಿದ್ದಾರೆ. ವಿದ್ಯಾರ್ಥಿಗಳನ್ನ, ಆಹ್ ಕೆಲಸಕ್ಕೆ ತೊಡಗಿಸಿಕೊಂಡು ಬಾಲಕಾರ್ಮಿಕರನ್ನಾಗಿ ಬಳಸಿಕೊಳ್ತಾಯಿರುವುದು ವಿಷಾದನೀಯ. ಇದನ್ನು ತಡೆಗಟ್ಟಲಿಕೊಸ್ಕರ ಖಡ್ಡಾಯ ಶಿಕ್ಷಣವನ್ನು ನೀಡುವುದು ಅತೀ ಅಗತ್ಯವಾಗಿದೆ. ಶಿಕ್ಷಣವು ಮಾನವನ ಜೀವನದಲ್ಲಿ ಅತ್ಯಂತ ಅಗತ್ಯ . ಮಾನವನ ಸವ್ರೊತೊಮುಖ ಬೆಳವಣಿಗೆಗೆ ಶಿಕ್ಷಣವಿಲ್ಲದಿದ್ದರೆ ಅವನು ಪಶು ಸಮಾನವಾಗ್ತಾನೆ. ಹಾಗೆ ಸಮಾಜದಲ್ಲಿ ಒಂದು ಉತ್ತಮ ನಾಗರಿಕನಾಗ್ಬೇಕಿದ್ರೆ, ಪರಜ್ಞಾವಂತನಾಗಿರ್ಬೆಕಿದ್ರೆ ಆಹ್ ಸರ್ವರಿಗೂ ಸಮಾನವಾಗಿ ಗೌರವವನ್ನು ಪಡೆಯಬೇಕಿದ್ರೆ ಶಿಕ್ಷಣ ಅತೀ ಅಗತ್ಯವಾಗಿದೆ. ಹಾಗಾಗಿ ಸರ್ಕಾರ ನೀಡ್ತಾಯಿರುವಂತಹ ಈ ಎಲ್ಲಾ ಸೌಲಭ್ಯಗಳನ್ನು ಬಳಸಿಕೊಂಡು ಶಿಕ್ಷಣವನ್ನ ಪಡೆಯುವುದು ಸೂಕ್ತವಾಗಿದೆ. ಅಷ್ಟೇ ಅಲ್ಲದೆ.